ಮೆಮೋರೀಸ್ ಮೆಮೋರೀಸ್ ಅನ್ನೋದು ನಮ್ಮ ಲೈಫ್ನಲ್ಲಿ ತುಂಬಾ ಬಹಳ ಮುಖ್ಯಮಾದ ಪಾತ್ರವನ್ನು ವಹಿಸುತ್ತದೆ.

ಇದು ಒಂದು ದೇವಸ್ಥಾನದ ಆವರಣವಾಗಿದ್ದು ಸುತ್ತಲೂ ಗಿಡ ಮರಗಳಿಂದ ಕೂಡಿದ ಮತ್ತು ಹಸಿರ ಹಸಿರ ಹಾಗಿ ಸಮೃದ್ಧವಾಗಿದೆ ಮತ್ತು ಈ ದೇವಸ್ಥಾನದ ಆವರಣ ನೋಡಲು ತುಂಬಾ ಸ್ವಚಾವಾಗಿದೆ.

ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ರಬಿಂದ್ರಾನಾಥ ತಗೋರ್ ಲಾಲಾ ಲತಾ ರೈ ಸರ್ದಾರ್ ವಲ್ಲಬಾಹಿ ಪಟೇಲ್ ಈ ತರಾ ಎಲ್ಲಾರ ಚಿತ್ರಗಳನ್ನು ಅಂಟಿಸಿ ಇದ್ದರೆ ಒಂದೇ ಕಾರಣ ಜನರು ಅವರನ್ನು ಪ್ರೇರೇಪಣೆ. ಮಾಡಿಕೊಳಲ್ಲಿ ಎಂದು.

ಇದನ್ನು ನಾವು ಪಾರ್ಕನಲ್ಲಿ ನೋಡುವಂತ ಒಂದು ದೃಶ್ಯವಾಗಿದೆ. ಈ ಪಾರ್ಕನಲ್ಲಿ ನೀರಿನಲ್ಲಿ-ನೀರಿನ ಮೇಲೆ ಒಂದು ಆನೆ ಕಾಣುತಿದ್ದೆ.

ಪುರಾತನ ಕಾಲದಲ್ಲಿ ನಡೆದಿರುವಂತಹ ವಿಷಯಗಳನ್ನು ನಾವು ಈಗ ಕೆತ್ತನೆಗಳ ಮುಖಾಂತರ ತಿಳಿದುಕೊಳ್ಳುತೆವೆ ಆಗ ನಡೆದಿರುವಂತಹ ನೃತ್ಯ ಹಾಗಿರಬಹುದು.

ಇದನ್ನು ನಾವು ಸಾಮಾನ್ಯವಾಗಿ ಚರ್ಚಿನಲ್ಲಿ ಕಾಣಬಹುದು. ಯೇಸುವನ್ನು ತನ್ನ ತಾಯಿ ಮೇರಿ ತನ್ನ ತೊಡೆಯ ಮೇಲೆ ಮಲಗಿಕೊಂಡುಯಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು.

ಇದು ಒಂದು ಫ್ಯಾಮಿಲಿ ಸಲೋನ್ ಹಾಗಿದೆ ಮತ್ತು ಇಲ್ಲಿ ತುಂಬಾ ಲೈಟ್ ಗಳಿಂದ ಹಾಗೂ ತುಂಬಾ ಆಯಿಲ್ಸ್ ಆತರ ಎಲ್ಲ ಇಟ್ಟು ಹಾಗೂ ಸೋಫಾಗಳು ಎಲ್ಲಾ ಮುಖಾಂತರ --